ಚಿತ್ರದಲ್ಲಿ ನೋಡುವುದೇನಪ್ಪ ಅಂತಂದ್ರೆ ಇದು ಒಂದು ದೊಡ್ಡ ಟೆಂಪಲ್ ಅಂತಾನೆ ಹೇಳ್ಬಹುದು ಈ ಟೆಂಪಲ್ ಮುಂದೆ--

ಹೆಗಲ್ ಮೇಲೆ ಟವಲ್ ಹಾಕ್ಕೊಂಡಿದ್ದಾನೇ ಮತ್ತು ಅವನ ಪಕ್ಕದಲ್ಲಿ ಒಬ್ಬ ಮನುಷ್ಯ ಬ್ಲಾಕ್ ಕಲರ್ ಶರ್ಟ್ ಹಾಕೊಂಡು ಮತ್ತು ಜೀನ್ಸ್ ಕಲರ್ ಪ್ಯಾಂಟ್ ಹಾಕೊಂಡು ನಿಂತ್ಕೊಂಡಿದ್ದಾನೆ.

ದೇವಸ್ಥಾನಕ್ಕೆ ಒಂದು ಅರವಿ ಸುತ್ತಿದೆ ಮತ್ತು ಬಾಜು ಒಂದು ಸ್ವಾಮಿಜಿ ಹಿಂದ್ಗಡೆ ಒಂದು ಸಾ--

ಇದು ಒಂದು ಅಂಡರ್ವೇರ್ ಶಾಪ್ ಆಗಿದೆ ಇದು ಎಲ್ಲಾ ತರಹ ನಾನಾ ತರಹ ಅಂಡರ್ವೇರ್ ಸಿಗ್ತಿದಾವೆ.

ಈ ಚಿತ್ರದಲ್ಲಿ ಏನಪ್ಪ ಹಣ್ಣು ಹಣ್ಣುಗಳನ್ನು ಸಿಗುತ್ತದೆ ಸೇಬೆ ಹಣ್ಣು ಮೋಸುಂಬಿ ಹಣ್ಣ ದ್ರಾಕ್ಷಿ ಹಣ್ಣು ಎಲ್ಲಾ ತರದ ಮೋಸುಂಬಿ ಹಣ್ಣುಗಳನ್ನು ಜ್ಯೂಸ್ ಮಾಡಿ ಕೊಡು ಕೊಡುತ್ತಿರಬಹುದು.

ಆ ಗಡಿಯಾರ ಕಂಬದ ಒಂದು ಅಸೋಕ ಚಕ್ರ ಆಗಿರಬಹುದು.

ಅ ಅದರ ಒಳಗಡೆ ಒಂದು ಆಡು ಮರಿಯನ್ನು ಕುರಿಮರಿಗಳನ್ನು ಸಕ್ತಾ ಸಾಗಾಣಿಕೆಯನ್ನು ಇಟ್ಟಿದ್ದಾರೆ.

ಈ ಚಿತ್ರದಲ್ ಏನಪ್ಪಾ ಅಂದ್ರೆ ಇದೊಂದು ಕಾರ್ ಆ ರಿಪೇರ್ ಆಗಿರ್ಬೋದು.

ಕಾರಿನ ಅ ವಿಂಡೋ ಡೋರ್ ಓಪನ್ ಆಗಿದೆ.

ಈ ಚಿತ್ರದಲ್ಲಿ ಏನಪಾ ಅಂದ್ರೆ ಇದೊಂದು ಮುಖ ಕಂಡು ಗಿಡ ಮರಗಳನ್ನು ಕೂಡುವ ಬೆಟ್ಟ ಕಾಡುಗಳನ್ನು ಕೂಡುವ ಒಂದು ಪ್ರದೇಶವಾಗಿದೆ.

ಮೊಬೈಲ್ ಶಾಪಿನಲ್ಲಿ ಎಲ್ಲಾ ತರಹದ ವಸ್ತುಗಳನ್ನು ಕೀಬೋರ್ಡ್ ಎಲ್ಲ ತರಹದ ಮೌಸ್ ಗಳನ್ನು ಸಿಕ್ಕಿದ್ದಾವೆ ಈಗ ಒಂದೊಂದಾಗಿ ಒಂದೊಂದಾಗಿ ಮೆಟ್ರೋಲ್--

ಅ ಸ್ವಂತ ಬಿಸಿನೆಸ್ ಆಗಿರ್ಬೋದು ಏನೋ ಒಂದು--

ಮಾಡ್ತಿದ್ದಾರೆ ಒಳಗಡೆ ಒಂದು ಕಾರ್ ನರ್ ಅಲ್ಲಿ ಒಂದು ಬ--

ಪವರ್ ನ ಅಂತ ಬೋರ್ಡ್ ಹಾಕಿದ್ದಾರೆ ಒಂದು.

ಈ ಚಿತ್ರದಲ್ಲಿ ಏನಪರಿಯದಂದು ದೇವಸ್ಥಾನ ಗುಡಿಯನ್ನು ಕಾತ್ತಾ ಇರ್ಬೋದು ಮುಂದ್ಗಡೆ ಒಂದು-

ಆರ್ ಕಲ್ಲುಗಳನ್ನು ಮೂರ್ತಿಯನ್ನು ಕೆತ್ತಿಗಳನ್ನು ಇಟ್ಟಿದ್ದಾರೆ ಬಾಜು ಒಂದು ಮನೆಗ ಮನೆಗಳನ್ನು ಇಟ್ಟಿದ್ದಾರೆ ಮುಂದ ಒಂದು--

ಈ ಚಿತ್ರದಲ್ಲಿ ಏನಪ್ಪ ಅಂದ್ರೆ ಒಂದು ದೊಡ್ಡ ಒಂದು ಪಾರ್ಕ್ ಆಗಿರ್ಬಹುದು ಬಸ್ಟಾಂಡ್ ಆಗಿರ್ಬಹುದು ಎಲ್ಲಾ ತರಹದ ಒನ್ ಗಿಡಮರಗಳನ್ನು ಪಾರ್ಕ ಗಳನ್ನು ನೆಟ್ಟಿದ್ದಾರೆ.

ಈ ಚಿತ್ರದಲ್ಲಿ ಏನಪ್ಪಾ ಅಂದ್ರೆ ಇದು ಬೊಲುರ್ಗುತ್ತಿ ಏರ್ಪೋರ್ಟ್ .

ಮುಂದ್ಗಡೆ ಒಂದು ಸ್ಕ್ಯಾನ್ ಮಾಡಿದ್ದು ಒಂದು ಇದು ಇದೆ.